ಹಾ okay ನೀನು ಎಲ್ಲಿ ಯಾರತ್ರ ಮಾಡಿಸಿದ್ದು?

ಆ ನಾನು ಇಲ್ಲಿ ಶ್ರೀಶ events ಉಂಟಲ್ಲ ಅವ್ರತ್ರ ಮಾಡಿಸಿದ್ದು. ಆ ಅವ್ರತ್ರ ನಾ.

ಹಾ ಹೌದು ಅವರೇ anchoring ಎಲ್ಲ ಮಾಡಿ ಅವ್ರೆ ಮಾಡ್ತಾರೆ ಹಾಗೆ.

ಅದೇ ಚಂದ ಆಗಿತ್ತು ಅಲಾ ನಿಮ್ಮದು ಹಾಗೆ ಕೇಳುವ ಅಂತ call ಮಾಡಿದ್ ನಾನು.

ಪರ್ವಾಗಿಲ್ಲ ಅಂದ್ರೆ ಈಗ common ಆಗಿ normal rate ಉಂಟು ಅವ್ರದ್ದು ಎಲ್ಲದು so compare ಮಾಡಿದ್ರೆ ಕಮ್ಮಿಯೇ ಉಂಟು ಅವರದ್ದು.

ಹ್ಮ್‌ ಹಾಗಾಗಿ .

Hotel ಅಲ್ಲೇ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ತದ ಅಂತ.

ಹಾ ಅದು ನಿಮಗೆ hall ಬಾಡಿಗೆ ಎಲ್ಲ ಹೆಚ್ಚಾಗ್ತದೆ ಅಲ್ಲ ಇದ್ರಲ್ಲಿ ಮನೆಯಲ್ಲಿ ಆದ್ರೆ ನಿಂಗೆ ಬಾಡಿಗೆ ಎಂತ ಇಲ್ಲಲ್ಲ ಹಾಗೆ ಹೊರಗಡೆ ಎಲ್ಲ ನಿಂಗೆ ಬೇಕಿದ್ರೆ ಒಂದು ಚಿಕ್ಕ stage ಎಲ್ಲ ಹಾಕಿ ಮಾಡಿಸಬೋದು ಚಂದ ಮಾಡಿ. ಹ್ಮ್ ಹ್ಮ್ ಹಾಗೆ.

ಹಾಗೆ celebration ಗಮ್ಮತ್ ಮಾಡಿ.

ಮತ್ತೆ ಹಾಗೆ okay ಹಾಗೆ ಹಾಗೆ ಮಾಡುವ ಹಾಗದ್ರೆ.

ಆಯ್ತು ಮಾತನಾಡುವ ಹಾಗಾದ್ರೆ.

ಹಾ ಮತ್ತೇನ್ರೀ ಸುಷ್ಮಾ ಅವ್ರ ಆರಾಮದಿರಲ್ಲ?

ಹೆಂಗ್ ಈಕಡೆ ಅಹ್ ಊರಾಗ ಹೆಂಗ್ ಐತಿ ಮಳಿ ಬೆಳಿ? ಏ ಮಳಿ ಇದ್ರನ ಅಲ್ರಿ ಬೆಳಿ. ಏನ್ ನಿಮ್ದು ಆದ ಅಂತೀರೇನ್ ಬರಗಾಲ.

ಹುನ್ರಿಪಾ ಈ ಬ್ಯಾಸಗಿ ಬಂದ್ ಎಷ್ಟರ ಬಿಸಲ್ . ಬ್ಯಾಸಗಿ ಒತಟೇ ಇರ್ಲಿರೀ ಅಹ್ ಒಂಥರಾ ಹೆಂಗ್ ಆಗಿಬಿಟ್ಟೆತಂದ್ರ ಬ್ಯಾಸಗಿ ಮುಗದ್ರನು ಮತ್ತು ಬರಗಾಲ ಇದೇನ್ ಕಳಿಯುದಿಲ್ಲ ಅನ್ನಂಗ ಆಗಿಬಿಟ್ಟೆತಿ. ಎಲ್ಲಾ ಕಡೆ ಇದ್ದಿದ್ ಇದ್ದಿದ್ ಗಿಡಾ ಕಡಿತಾರ ಮಳಿನ ಇಲ್ರಿ ಒಟ್ಟ. ಹೌದ್ ಬಿಡ್ರಿ ಅದು ಮಳಿ ಬಾಳ ಕಮ್ಮಿ ಐತಿ ಇಸತೇ. ಬಾಳ ಅಂದ್ರ್ ಬಾಳ್ರಿ. ಇವರ್ಗ್ road ಮಾಡ್ಕೊಳಾಕನು ಗಿಡಗೋಳ್ ಕಡಿತಾರ. Building ಕಟ್ಟಸ್ಕೊಳಾಕು ಗಿಡಗೋಳ್ ಕಡಿತಾರ ಮತ್ತ್ ಎಲ್ಲಿಂದ ಬರ್ಬೇಕ್ರಿ ಅದ್ ಮಳಿ.

ಖರೇನ ರೀ . ಎಲ್ಲಾ ದೊಡ್ಡ್ ದೊಡ್ಡ್ ಮರ್ಗೋಳಿದ್ರ್ ಒಂದೀಟ ಮಳಿ ಆದಿತಂದ್ರಿ ತಂಪ್ ಬಿಟ್ಟಿತ್.

ಹಾ ಅದು ಕರೇನಾ ಬಾಳ ಇದಾಗಿಬಿಟ್ಟೆತ್ರಿ ಮದ್ಲಿನಂಗಿಲ್ಲಾ ವಾತಾವರನೆಲ್ಲಾ.

ಆದ ಹಂಗಾಗೇ ಮತ್ತ್ ಇವೆಲ್ಲಾ ಅಲ್ರಿ ಪ್ರಕೃತಿ ವಿಕೋಪಾಗುದ ನೊಡಿದ್ರಿಲ್ಲೋ ಬಂದ್ರ್ ಹಂಗ full cyclone ಬಂದ್ ಬಿಡ್ತೇತಿ ಇಲ್ಲಂದ್ರ ಇಲ್ಲಾ. ಹಿಂಗಾಗೆ ರೀ ಬರಗಾಲ ಚಾಲೂ ಆಗಿಬಿಡ್ತೇತಿ.

ಆದ್ರೂ ಏನ್ ಅನ್ರಿಪಾ ಮಳಿ ಹತ್ತೆತಂದ್ರ್ ಖುಷಿ ಅಕ್ಕೆತ್ ನೋಡ್ರಿಪಾ ಈ ಬಿಸಲಿಗೆ ಮಳಿ ಬರ್ಬೇಕಾಗಿತ್ತ ಇಲ್ಲೇ.

ಹ್ಮ್ ಅಂದ್ರು ಮದ್ಲಿನಂಗ್ ಮಳಿ ಇಲ್ಲಬಿಡ್ರಿ ಈಗ.

ಮದ್ಲೆಲ್ಲಾ ಮಳಿ ಹತ್ತತಂದ್ರ ಎಷ್ಟ್ ಚಂದ ಅನಿಸ್ತಿತ್ರಿಪಾ ಎಲ್ಲಾ ಹಸರ್ ಹಸರ್ . ಹಾ ಹಸರ್ ಹಸರ್ ಆಮೇಲ್ ಮನ್ಯಾಗೆಲ್ಲರು ಕೂಡಿ ಉಣ್ಣುಡು ತಿನ್ನುದು ಮಳಿಗ್ , ಎಲ್ಲೂ ಹೊರಗ್ ಹೊಗ್ಲಾರದಂಗ ಎಲ್ಲಾರು ಕೂಡಿ ಇರುದ ಬಾಳ ಚಂದ್ ಇರ್ತಿತ್ತ್ರಿ ಅದ್.

ಆನಿಕಲ್ ಮಳಿ ಆತಂದ್ರ್ ಮುಗಿತ್ರಿ ಎಷ್ಟ್ ಖುಷಿ ಆಗ್ತಿತ್ರಿ. ಮನ್ಯಾಗಿಟ್ಕೊಂಡ್ ice cream ಮಾಡ್ಕೊಂಡ್ ತಿಂದ್ರುನು fridge ನ್ಯಾಗ ಆ ಆನಿಕಲ್ ತಿನ್ನದ ಖುಷಿ ಬಿಡ್ರಿ.

ಹ್ಮ್ ಇಲ್ಲ ಆವಾಗ ಆವಾಗಿನ ಮಳಿಗೂ ಈಗಿನ ಮಳಿಗೂ ಬಾಳ फ़र्क़ ಐತ್ರಿ. ಆವಾಗ್ ಮಳಿ ಈ time ಗೆ ಶುರು ಆಗ್ತೇತಂದ್ರ ಸಾಕ್ ಎಲ್ಲಾ ಕಡೆ ಶುರು ಆಗಿತ್ತ್. ಈಗ area wise ಮಳಿ ಆಗಿಬಿಟ್ಟೆತ್ರಿ.

ಹೌದ್ ಹೌದ್ರಿ ನಾವು ಈಗಿಲ್ಲೆ ಇರ್ತೇವಿ. ಮುಂದಿನ್ ಓಣಿಗೆ ಹೋದ್ರ್ ಮಳಿ ಆಗಿರಂಗಿಲ್ಲ. ಆಗಿರಂಗಿಲ್ಲಾ ಹಂಗಾಗಿಬಿಟ್ಟೇತಿ ಮಳಿ ಆ ಮಳಿಗೂ ಗೊತ್ತಾಗಿಬಿಟ್ಟೆತ್ರಿ ಯಾವ್ area ಕ್ ಎಷ್ಟ್ ಮಳಿ ಬಿಡ್ಬೇಕ್ ನಾನ್ ಅಂತೇಳಿ.

ಹ್ಮ್ ಕೆಟ್ಟಬಿಟ್ಟೇತಿ ಎಲ್ಲಾ ವಾತಾವರಣ.

ಹುನ್ರಿ ಈಗ ಮಳಿ ಬರ್ಬೇಕಿತ್ತ್ ನೋಡ್ರಿ ಇಷ್ಟೊತ್ತಿಗೆ ಜೋರ್ ಮಳಿ ಆಗ್ಬೇಕ.

ಮನ್ನೆ ಹೋಳಿ ಹುಣ್ಣಿವಿ ಆದ್ಮೇಲೆ ಈಗ ಶುರು ಆಗ್ಬೇಕಿತ್ತ್ ಅಡ್ಡ್ ಮಳಿ.

ಆವಾಗಿನ್ ಮಂದಿ ಮಳಿ ಬರಕತ್ರ್ ಹೆದರ್ತಿದ್ರ ಎಲ್ಲಾ ಮಾವಿನ ಹೂವು ಬಿಟ್ಟಿರ್ತಾವ, ಕಾಯಿ ಉದಿರಿಹೊಕ್ಕಾವ ಅಂತಂದ್.

ಈಗ ಎಲ್ಲಾ full chemical ready ಹಣ್ ಬಂದ್ರುನು ಮಳಿದ ಏನ್ ಉಸಾಬರಿ ಇಲ್ಲದಂಗ್ ಆಗಿಬಿಟ್ಟೆತಿ ಏನ್ ಮಳಿ ಬಿಡ್ರಿ ಈಗಿನ ಮಳಿ. ಅಲ್ಲೇ ಚಿರಾಪುಂಜಿ ಒಳಗ ಅಷ್ಟ್ ಮಳಿ ಆಗ್ತೇತಿ ಅಂತಾರ.

ಆಗುಂಬೆ side ಲ್ಲಾ ಬಾಳ ಮಳಿ ಅಂತಾರ್ರಿ . ಹೌದ್ ಹೌದ್ರಿ ಅಲ್ಲೇ ಮತ್ತ್ ಬಾಳ ದೂರ್ ಉಳಿತ್ರಿ ಇಲ್ಲೇ ನಮ್ಮ್ ದಕ್ಷಿಣಕನ್ನಡ್ ಕಡೆ ಮಳಿ ಒಮ್ಮೆ ಹಚ್ಚಿದ್ರ ನಿದ್ರುದ ಹೆಸರ್ ಎತ್ತಂಗಿಲ್ಲ ಅಂತಾರ. ಈ ಕಾಡ್ನಗ ಎಲ್ಲಾ ಕಡಿಮಿ ಆಗಿಬಿಟ್ಟೆತಿ ಏನ್ ಮಾಡುದ್.

ಈಗ ನಾವು ಮುಂದ್ ಮಳಿ ಆಗ್ಲಿಲ್ಲಾಂದ್ರ ಮಳಿ ತೋರ್ಸಾಕ ಬ್ಯಾರೆ ಜಿಲ್ಲೆನ ಹೋಗಬೇಕನ್ರಿ ನಮ್ಮ್ ಹುಡುಗೋರ್ಗೆ. ಅಯ್ಯೋ ನಡಕ್ ತಂದಿದ್ರಲ್ರಿ ಏನೋ ಬೀಜ ಬಿತ್ತನೆ ಮಾಡಿ ಮಳಿ ತರಸ್ತಾರ. sorry ಮೋಡ ಬಿತ್ತನೆ ಮಾಡಿ.

ಹಂತಾ ಪರಿಸ್ಥಿತಿನ ಬಂದ್ ಬಿಟ್ಟೇತ್ರಿ ಈಗ ಮತ್ತ್ ಮೋಡ ಬಿತ್ತನೆ ಮಾಡ್ತಾರ ಮಳಿ ತರಸ್ತಾರ. ನೋಡ್ರಿ ಎಂತಾ ಕಾಲ ಬಂದ್ಬಿಟ್ಟೈತಿ.

ನಮಗ ಪ್ರಕೃತಿಯೊಳಗ್ ಎಲ್ಲಾ ಸುಲಭವಾಗಿ ಸಿಗುದೆಲ್ಲಾ ನಾವ್ ಈಗ ಹೆಂಗ್ ಕೊಂಡ್ ತಗೋಳುದಾಗೇತಿ ನೋಡ್ರಿ. ಹೌದ್ರಿ ಎಲ್ಲಾ ಕಡೆ ರಾಸಾಯನಿಕ ಉಪಸಿ~ ಉಪಯೋಸಿದ ತಗೋಳುದು ಹ್ಮ್ ಹಂಗ ಆಗಿಬಿಟ್ಟೆತಿ. ಈಗೆಲ್ಲೆದಾವ್ರಿ ಮದ್ಲಿನಂಗ್ ಕೆರಿ, ಬಾವಿ ಎಲ್ಲಾ ಇದ್ದಿದನ್ನ ಮುಚ್ಕೊಂಡ್ ಎಲ್ಲಾ. ಎಲ್ಲಾ ಮನಿ ಕಟ್ಕೋನಾಕಟ್ತಬಿಟ್ಟಾರ್ರಿ, ಮನಿ ಕಟ್ಟಿದ್ನಿ factory ಕಟ್ಟಿದ್ನಿ ಅಂತೇಳಿ. ಹಾ ಮತ್ತ್ ಇದ್ದ್ ಮರ, ಗಿಡಾ ಎಲ್ಲಾ ಕಡಿತಾರ ಮತ್ತ್ ಮಳಿ ಎಲ್ಲಿಂದ ಬರ್ಬೇಕ್ರಿ. ಆವ ದೊಡ್ಡ್ ದೊಡ್ಡ್ ಕಟ್ಟಡ ಆಗಿ ಆಗಿ ಆಗಿ ನಿಂತಾವ ಅಷ್ಟ್ ಜಗತ್ತಿನ್ಯಾಗ ಮಳಿ ಅನ್ನುದಿಲ್ಲಾ. ಎಲ್ಲಾ ಒಂದ್ ಆಗಿಬಿಟ್ಟೆತಿ ಜೀವ್ನಕ್

ಎಲ್ಲಾ ಒಂದ್ ಆಗಿಬಿಟ್ಟೆತಿ ಹಿಂಗಾಗಿ ಮನಷಾನ ಜೀವನಾನು ಎಲ್ಲಾ ಅಲ್ಲೊಲ್ಲ ಕಲ್ಲೊಲ ಆದಂಗ್ ಆಗಿಬಿಟ್ಟೆತ್ರಿ. ಮಳಿ ಒಂದ್ correct ಆಗ್ಲಿಲ್ಲಾಂದ್ರ ಪಾಪ ಹೊಲ್ದಾಗ್ ಮಾಡೋರ್ ನಮ್ಮ್ ರೈತ್ರುದು ಎಷ್ಟ್ ತ್ರಾಸ ಹೇಳ್ರಿ ಇವ್.

ಹಿಂಗಾಗೆ ನೊಡ್ರಿದ್ರಿಲ್ಲೋ ನಡಕ ರೈತ್ರೆಲ್ಲಾ ಎಷ್ಟ್ suicide ಮಾಡ್ಕೊಳಾಕತ್ತಿದ್ರ

ರೈತರ್ದ ಆತ್ಮಹತ್ತೆ ಹೆಂಗ್ ನಡದ್ಬಿಟ್ಟಿತ್ ಸಾಲ ಸೂಲ ಮಾಡಿ ಬೀಜ ಬಿತ್ತನೆ ಮಾಡಿರ್ತಾರ ಇತ್ಲಾಗ ಮಳಿ ಆಗ್ಲಿಲ್ಲಾಂದ್ರ ಏನ್ ಆಗ್ಬೇಕಾವ್.

ಹೌದ್ ಬಿಡ್ರಿ ನಾವ್ . ಸಾಲ ತಿರ್ಸಾಕ್ಲಗಲಾರದೆ ಎಲ್ಲಾ ಆತ್ಮಹತ್ತೆಕ ಹೊಂಟಬಿಡ್ತೇತಿ. ಈಗೇನಿದ್ರೂ ಬರೇ ರಾಸಾಯನಿಕ ಮಳಿಗೊಳ ನೋಡ್ರಿ.

ಹ್ಮ್ ಆಯಿತ್ ತಗೋರಿ ಮತ್ತ್ ಮಳಿ ಬಂದಾಗ phone ಮಾಡ್ತೇನಿ ನಾ ನಿಮಗ್. ಹಾ ಸರಿ ಸರಿ ತಗೋರಿ ಹಂಗಾರ.

ಎಲ್ರಿಗೂ ನಮಸ್ಕಾರ. ನಾನ್ ಇವತ್ ಮಾತಾಡಕ್ ಹೊರ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರ ಬಗ್ಗೆ. ನಮ್ಮ ಹಿರಿಯರ್ ಬಗ್ಗೆ ನಾವ್ ಮಾತಾಡ್ದೆ ಇನ್ಯಾರ್ ಮಾತಾಡ್ತಾರೆ? ಬಹಳ ಖುಷಿಯಾದಂಥಹ ವಿಷಯ ಇದು. ನಮ್ ಕಡೆ ನಮ್ಮ ಹಿರಿಯರನ್ನ ನಾವ್ ನೆನ್ಸ್ಕೊಳೋದಕ್ಕೆ. ಹಬ್ಬ ಹರಿದಿನಗಳನ್ನ ಮಾಡ್ತೇವೆ. ತಿಥಿ ಅಂತ ಕೆಲ್ಸವ ಪುಣ್ಯ ಕೆಲ್ಸವನ್ನ ಕೂಡ ಮಾಡ್ತಿವಿ. ನಮ್ Mandya ಜಿಲ್ಲೆನಲ್ಲಿ ಈ ಹಿರಿಯರನ್ನ ಅವ್ರ್ ಕೊಟ್ಟಿರ್ತಕ್ಕಂಥ ಜನ್ಮ ಇದು ಈ ಜನ್ಮದ ಅವ್ರ್ ಕೊಟ್ಟಿರ್ತಕ್ಕಂಥ ಋಣವನ್ನ. ತೀರ್ಸೋದಕ್ಕೋಸ್ಕರ ನಾವೊಂದ್ ದೊಡ್ಡ ಹಬ್ಬ ಮಾಡ್ತಿವಿ ಅದೇ ಮಹಾರ್ನವಮಿ ಹಬ್ಬ ಅಂತ್ ಹೇಳಿ ಅದನ್ನ ಆಡ್ ಭಾಷೆನಲ್ಲಿ ಮಹಾನವಮಿ ಹಬ್ಬ ಮಾರ್ನಮಿ ಹಬ್ಬ ಮಾರ್ನಮಿ ಹಬ್ಬ ಅಂತ ಕೂಡ ಕರಿತಾರೆ. ಇದನ್ನ ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀವಿ. ನಮ್ Mandya ಜಿಲ್ಲೆಯಾದ್ಯಂತ ಇದನ್ನ ಮಹಾಲಯ ಅಮಾವಾಸ್ಯೆ ದಿನನೆ ಮಾಡ್ತಕ್ಕಂಥವ್ರು ಎಷ್ಟ್ ಜನ ಇದಾರೋ ಹಾಗೆ ವಿವಿಧ ಪ~ ಊರುಗಳಲ್ಲಿ ಒಂದೊಂದು ತಾಲ್ಲೂಕುಗಳಲ್ಲಿ ಕೂಡ ಮಹಾಲಯ. ಅಮಾವಾಸ್ಯೆ ಆದಂಥಹ ಒಂದ್ ವಾರಕ್ಕೆ ಮೂರ್ ದಿನಕ್ಕೆ ಐದ್ ದಿನಕ್ಕೆ ಆಯುಧ ಪೂಜೆ ಬರೋವರ್ಗುನು ಕೂಡ ಈ ಮಹಾಲಯ ಹಬ್ಬ ವನ್ನ ನಾ ಆಚರಣೆ ಮಾಡ್ತಾರೆ. ಯಾವ್ ಕಾರಣಕ್ಕೆ ಅಂತ್ ಅಂದ್ರೆ ನಮ್ಮ ಪೂರ್ವಿಕರನ್ನ ನಾವ್ ನೆನಿಬೇಕು ಅವ್ರ್ ಕೊಡುಗೆಗಳನ್ನ. ನೆನ್ಸ್ಕೊಳ್ಬೇಕು ಅನ್ನುವಂಥಹ ಒಂದು ಋಣದ ಭಾವವನ್ನ ಇಟ್ಕೊಂಡು ಮಾಡ್ತಾರೆ. ಇನ್ನು ನಾನ್ ನಮ್ ಹಿರಿಯರ ಬಗ್ಗೆ ಮಾತಾಡೋದಾದ್ರೆ ನಾನ್ ಕೇವಲ ನನ್ ಕುಟುಂಬ ನನ್ ಕುಟುಂಬದ ತಾತ ಅಜ್ಜಿ ಇವರ ಸ~ ಆ ಜೀವನದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ. Mandya ಜಿಲ್ಲೆಯಲ್ಲಿ ನಮ್ಮ ಜನಪದ ನಮಗಾಗಿ ಕಟ್ಟಿ ಕೊಟ್ಟು ಬಿಟ್ಟು ಹೋದಂಥಹ ಬದುಕಿನ ಬಗೆಗೆ ನನ್ ಮಾತನ್ ನಿಮ್ ಜೊತೆ ಒಂದಷ್ಟ್ ವಿಷ್ಯಗಳ್ನ ಹೇಳೋದಕ್ಕೆ ಇಷ್ಟ ಪಡ್ತೇನೆ. ನಮ್ಮ Mandya ಜಿಲ್ಲೆನಲ್ಲಿ ಕಲೆ.

ಸಾಹಿತ್ಯ, ರಂಗಭೂಮಿ ಎಲ್ಲದಕ್ಕೂ ಹೆಸರ್ವಾಸಿಯಾದಂಥ ಜಿಲ್ಲೆ. ಇದಕ್ಕೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥವರ್ ನಮ್ ಹಿರಿಯರು ನಮ್ಮ ಹಿರಿಯರು ಬಿಟ್ಕೊಟ್ಟಂತಹ ಈ ಸಂಸ್ಕೃತಿಯನ್ನ ನಾವು ಜನಪದ ಅಂತ್ ಹೇಳಿ ಕರಿತೇವೆ. ಜಾನಪದ ಭಾಗವಾದಂಥ ನಾವು ನಮ್ಮ ಬದುಕಿನ ಶೈಲಿಯನ್ನ ನಮ್ಮ ಹಿರಿಯರು ಯಾವ್ ರೀತಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ರೊ ಅದೇ ರೀತಿಯಲ್ಲಿ ನಾವ್ ಮುಂದ್ವರಿಸ್ಕೊಂಡು ಹೋಗ್ತಾ ಇದೀವಿ. ಅದು ನಮ್ಮ ಉಡುಗೆ ತೊಡುಗೆ ಆಗಿರ್ಬೋದು ನಮ್ಮ ಕೌಟುಂಬಿಕ ಪರಿಸ್ಥಿತಿ ಆಗಿರ್ಬೋದು ಕೌ~ ಕುಟುಂಬದಲ್ಲಿ ಬರ್ತಕ್ಕಂಥಹ. ಆಚರಣೆಗಳಾಗಿರ್ಬೋದು ಧರ್ಮದಕ್ಕೆ ಸಂಬಂಧ ಪಟ್ಟಂಥಹ ಆಚರಣೆಗಳಾಗಿರ್ಬಹುದು ಒಟ್ಟಾರೆ ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಒಂದು ದಾರಿಯಲ್ಲಿ ನಾವು ಸಾಗ್ತಾ ಇದೀವಿ ನೋಡಿ ಇವತ್ತು ನಾವು.

ಎಷ್ಟೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಗೆ ನಮ್ಮನ್ನ ನಾವು ತೆರೆಸ್ಕೊಂಡು ಅದು ಊಟದ ವಿಷ್ಯದಲ್ಲೇ ತಗೊಳ್ಳಿ ನಮ್ಮ ಹಿರಿಯರು ನೂರ್ ವರ್ಷ ನೂರ್ ಹದ್ನೈದ್ ವರ್ಷ ಕೂಡ ಬದ್ಕಿರೋದನ್ನ ನಾವ್ ನೋಡ್ತಿವಿ. ಇವತ್ತು ನನ್ Mandya ಜಿಲ್ಲೆ ಒಳಗಡೆ ನೂರ ಹದಿನೈದು ವರ್ಷದ ಅಜ್ಜಿ ಈ ಬಾರಿ Karnataka . ಜಾನಪದ academy ಪ್ರಶಸ್ತಿ ಪಡ್ಕೊಂಡಿದಾರೆ. Sampalli ಅವ್ರ್ ಅವ್ರು. ಎಷ್ಟು ಆರೋಗ್ಯವಾಗಿದಾರೆ ಎಷ್ಟು ನೆನಪಿನ ಶಕ್ತಿ ಇದೆ ಅವ್ರಿಗೆ ಅಂತ್ ಹೇಳಿದ್ರೆ ಅವ್ರ್ಗ್ ಆಶ್ಚರ್ಯ ಆಗತ್ತೆ. ನೋಡಿದ್ರೆ ಹೇಗ್ ಬಂತು ನಮ್ ಹಿರಿಯರಿಗೆ ಈ ಶಕ್ತಿ ಅಂತ್ ಹೇಳಿದ್ರೆ ಅವ್ರ ಜೀವನ ಕ್ರಮ.

ಶ್ರಮ ಬೆವ್ರ್ ಸುರ್ಸಿ ಹಗಲು ದುಡಿತಾ ಇದ್ರು ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ರು. ಅತಿ ಆಸೆ ಪಡ್ತಾ ಇರ್ಲಿಲ್ಲ ಇದ್ದದ್ರಲ್ಲೆ ಬದುಕೋದ್ನ ನಡ್ಸ್ತಾ ಇದ್ರು ಅತ್ಯಂತ ಸರಳವಾದಂಥ ಜೀವನವನ್ನ ನಡೆಸ್ತಾ ಇದ್ರು. ಜೊತೆಗೆ, ತಾನು ತನ್ದು ತನ್~ ತಮ್ಮವ್ರು ಅಂತ ಕ~ ಬಂಧು ಬಳಗ ಅನ್ನುವಂತಹ ಪ್ರೀತಿಯ ಭಾವನೆಗಳನ್ನ ಇಟ್ಕೊಂಡಿದ್ರು. ನೆರೆ ಹೊರೆಯವರಿಗಾಗಿ ಜೀವ ಕೊಡ್ತಾ ಇದ್ರು. ನೆರೆಯವರ ಜೊತೆ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾ ಇದ್ರು.

ಅವ್ರ್ ತಿನ್~ ಅವ್ರು ಇನ್ ಸೇವಿಸ್ತಾ ಇದ್ದಂಥ ಆಹಾರಕ್ ಬಂದ್ರೆ ಆಹಾರ ಅಂತೂ ಏನ್ ಹೇಳ್ತೀರ ನಮ್ Mandya ಜಿಲ್ಲೆಯ ಆಹಾರ ವೈಶಿಷ್ಟ್ಯತೆಯನ್ನ ಮುದ್ದೆ ಬಸ್ಸಾರು ಉಪ್ಸಾರು ಸೊಪ್ಪ್ಸಾರು. ಇನ್ನೂ ಮಾಂಸಾಹಾರಿಗಳೆ ಹೆಚ್ಚಿರ್ತಕ್ಕಂಥ ನಮ್ ಜಿಲ್ಲೆನಲ್ಲಿ ಬಾಡೂಟ. ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಈ ಎಲ್ಲಾ ನಮ್ಮ ಹಿರಿಯರ ಬದುಕನ್ನ ಸಂಪನ್ನಗೊಳಿಸ್ತಾ ಇತ್ತು ಶ್ರೇಷ್ಟಗೊಳಿಸ್ತಾ ಇತ್ತು. ಆದ್ರೆ ನಾವ್ ಇವತ್ತು ನಮ್ಮ ಮನೆಯ ಹಿತ್ಲ್ ಗಿಡ ಮದ್ದಲ್ಲ ಅನ್ನೋ. ಗಾದೆ ಮಾತಿನ್ ಹಾಗೆ ನಮ್ಮ ಆಹಾರ ಮೇಲೆ depend ಆಗಿದೀವಿ. ಹಾಗೆ ನಾವು ಆಸ್ಪತ್ರೆಗಳ ಮುಂದೆ ಸರದಿ ಸಾಲ್ನಲ್ಲಿ ಔಷಧಕ್ಕೋಸ್ಕರ, ಮಾತ್ರೆಗಳಿಗೋಸ್ಕರ, injections ಗೋಸ್ಕರ queue ನೀಲ್ಲೋ ಹಂಗ್ ಆಗಿದೆ. ಕೊರೋನಾ ಬಂತಲ್ಲ ಕೊರೋನಾ ದಲ್ಲಿ ತೀರ್ಕೊಂಡವ್ರು ಯಾರು? ಕಷ್ಟ ಪಟ್ಟೋರ್ ಯಾರು? ಎಷ್ಟೆಲ್ಲ ವಯಸ್ಸಾದವ್ರ್ ಇದ್ರು ಅವ್ರಿಗೇನು ಈ ಕಾಯಿಲೆ ತಟ್ಲೇ ಇಲ್ಲ. ಹಳ್ಳಿಯಲ್ಲಂತು ಈ ಕಾಯಿಲೆ ಅಂಥ ಇನ್ನೂ ಸದ್ದ್ ಮಾಡ್ಲಿಲ್ಲ ತೊಂದ್ರೆ ಕೊಡ್ಲಿಲ್ಲ ಕಾರಣ.

ಶ್ರಮಾಧಾರಿತ ಜೀವನವನ್ನ ನಡೆಸ್ತಕ್ಕಂಥಹ ನಮ್ಮ ಜನರಿಗೆ ಸಹಜವಾಗಿಯೇ ಪ್ರಕೃತಿದತ್ತವಾಗಿಯೇ ಈ ಮಣ್ಣಿನ ಗುಣದ ಬೆರೆತಲ್ಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದಿದ್ದು. ನಾನ್ ಏನ್ ನೀವ್ ಏನೇ ಹೇಳಿ. ನಮ್ಮ ಹಿರಿಯರು ಯಾವತ್ತಿಗೂ ನಮಗೊಂದು ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ದಾರಿಯಲ್ಲೇ ಇರ್ತಕ್ಕಂಥವ್ರು. ನಮ್ಮೆಲ್ರಿಗೂ ಸದಾ ಆದರಣೀಯರು ಕೂಡ ಆಗಿರ್ತಾರೆ. ಎಂತ ಗೊತ್ತುಂಟಾ ಈಗ ಎಲ್ಲಾ food ಎಲ್ಲಾ ಆಹಾರ ಉಂಟಲ್ಲ ತುಂಬಾ danger ಮಾರ್ರೆ ಹೊರಗೆಲ್ಲ ತಿನ್ನುವುದೆಲ್ಲಾ ತುಂಬಾ ಅಪಾಯಕಾರಕ. ಅಂದ್ರೆ ಹೀಗೆಂದ್ರೆ ಅಹ್ ಈಗ ಪ್ರತಿಯೊಂದು ತರಕಾರಿಯಲ್ಲಿ ಹೊರಗಡೆ ಅಲ್ಲಿ ರೈತ್ರೆಲ್ಲ ಮಾಡ್ತಾರೆ ಅಹ್ ಇದರಲ್ಲಿ ಹೊಲದಲ್ಲಿ ಮಾಡ್ತಾರೆ ಅದರಲ್ಲಿ ತಕೊಂಡ್ ಬಂದು ಇಲ್ಲಿ ಅದು ಬಾಡಿ ಹೋಗ್ತದೆ. ಈಗ ಈ ಬಿಸಿಲಿಗೆಲ್ಲಾ ಬಾಡಿ ಹೋಗ್ತದೆ ಅದಕ್ಕೆಲ್ಲ ಈಗ ಎಂತ ಮಾಡ್ತಾರೆ ಅಹ್ ಒಂದು ಯಾವ್ದೋ ಒಂದು ಯಾವ್ದೋ chemical ಯಾವ್ದೋ ಉಂಟು. ಅದನ್ನ ಹಾಕಿ ಅದು ಪುನಃ original ರೀತಿಯಲ್ಲಿ ಬರ್ತದೆ ತುಂಬಾ ಆರೋಗ್ಯಕ್ಕೆ ಹಾನಿಕಾರ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಹಾನಿಕಾರ. ಅದನ್ನ ನಾವು ಆದಷ್ಟು ನಾವು ಮನೆಯಲ್ಲಿಯೇ ಮಾಡಿದ ತರ್ಕಾರಿಯನ್ನ ಅಹ್ ತಿಂದ್ರೆ ಒಳ್ಳೆಯದು ಅಂದ್ರೆ ಈಗ ಕೆಲವೆಲ್ಲ ಹಾ ಅದರಲ್ಲಿ ಪೌಷ್ಟಿಕಾಂಶ ಇರುವ ತರ್ಕಾರಿಯೆಲ್ಲ ನಾವು ಮನೆಯಲ್ಲೇ ಮಾಡ್ಬೋದು ಬೆಂಡೆ ಅದೆಲ್ಲಾ ಉಂಟು ಈಗ. ಅದೆಲ್ಲಾ ನಮ್ಮ ಊರಲ್ಲೇ ಆಗ್ತದೆ ಅದನ್ನೆಲ್ಲ ಮಾಡಿ ತಿಂದ್ರೆ ಒಳ್ಳೆಯದು ಈ ಹೊರಗಡೆ ಎಲ್ಲ ತಿಂದ್ ಸಿಗುವ ತರಕಾರಿಯೆಲ್ಲಾ ತುಂಬಾ ಅಹ್ ಅಪಾಯಕಾರಿ ಉಂಟು. ಮತ್ತು ಈ ಇದು ಕೂಡ ಹಾಗೆಯೇ ಮಾಂಸಾಹಾರಿ ಕೂಡ ಹಾಗೆಯೇ ಈ hotel ಅಲ್ಲೆಲ್ಲ ಮಾಡ್ತಾರೆ ಯಾವ ತರ ಅದನ್ನ ಬೇಯಿಸ್ತಾರೆ plus ಅದನ್ನ ಹ್ಮ್ ಶುದ್ಧ ಉಂಟ ಇಲ್ವಾ ಅದೆಲ್ಲಾ ಶುಚಿತ್ವ ಅದರಲ್ಲಿ ಅಲ್ಲಿ ಈಗ ನನ್ಗೆ ಅಂತು ಕಾಣುವುದಿಲ್ಲ. ಅಂದ್ರೆ ನಾವು ಮನೆಯಲ್ಲಿಯೇ ಮಾಡಿದ್ರೆ okay ಈ ಈ ಮೊಟ್ಟೆ ಎಲ್ಲಾ ಅಹ್ ಸ್ವಲ್ಪ ಒಳ್ಳೆಯದು ಮೊಟ್ಟೆ, ಮೀನು ಅದೆಲ್ಲ ಕೋಳಿ ಎಲ್ಲಾ ಸ್ವಲ್ಪ ತೊಂದ್ರೆ ಇಲ್ಲ. ಅಹ್ ಇದೆಲ್ಲಾ ಬೇರೆ ಎಲ್ಲಾ ಉಂಟ್ ನಮ್ಮ ಜೀವಕ್ಕೆ ಅಷ್ಟು ಆ ಮಾಂಸಾಹಾರ ಒಳ್ಳೆಯಲ್ಲ ಅಂದ್ರೆ ಮಾಂಸಾಹಾರಿಗಿಂತ ಸಸ್ಯಹಾರಿಯೇ ಒಳ್ಳೆದು. ಹೇಳುದಾದ್ರೆ ಈಗ ನಾವು ಮೊನ್ನೆ ಕೂಡ ಒಂದು try ಮಾಡಿದ್ವಿ. ಈ ಇದ್ರನೆಲ್ಲಾ ಅಹ್ ಅಹ್ ಮೊನ್ನೆ ನಾನು ಮೊನ್ನೆ ನಾನು hotel ಅಲ್ಲಿ ಅಹ್ ಒಂದು ತಿಂದ್ವಿ ಆ ಮಾಂಸಾಹಾರಿ ಪ~ ಪದಾರ್ಥ ಎಲ್ಲ ತಿಂದ್ವಿ. ಅದ್ರಲ್ಲಿ ಅಂದ್ರೆ next ಗೆ ನನ್ನ ಹೊಟ್ಟೆ ಉಂಟಲ್ಲ ಅಹ್ ಸರೀನೇ ಇಲ್ಲ ಒಂದು ಮೂರು ದಿವ್ಸ ಬೇಕಾಯಿತು ನಂಗೆ ಅದ್ರಕ್ಕಿಂತ ನಾನು ಸ್ವಲ್ಪ ನಾನು ಇದ್ ಮಾಡಿದೆ ಯೋಚನೆ ಮಾಡಿದೆ. ನಾನು ಇನ್ನು ಮಾಂಸಾಹಾರಿ ಬೇಡ್ವೇ ಬೇಡ ಇನ್ನು ನಾನು ಏನಿದ್ರೂ ತರ್ಕಾರಿಯಲ್ಲಿಯೇ ಮುಂದು ಹೋಗ್ತೇನೆ ಅಂತ ನಮ್ಮ ಮನೆಯಲ್ಲಿಯೇ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಆಗ್ತದೆ. ಅದನ್ನೇ ತಿಂದ್ರೆ ಒಳ್ಳೆಯದು ಆಗ್ತದೆ ಅಂತೇಳಿ. ನಾವೆಲ್ಲ ಈಗ ಅಹ್ ಮನೆಯಲ್ಲಿಯೇ ಅಹ್ hotel ಗಿಂತ ಮನೆಯಲ್ಲಿ ತಿಂದ್ರೆನೇ ಅಹ್ ತುಂಬಾ ಆ ರೀತಿಯ ತೊಂದರೆ ಇರುವುದಿಲ್ಲ. ಅಂದ್ರೆ ಈಗ ಇಲ್ಲದ್ರೆ hospital ಗೆ ಹೋಗುವುದು ಅಲ್ಲಿ ಅಹ್ ಸುಮ್ನೆ ನಾವು ಅದೆಲ್ಲಾ ಮಾತ್ರೆಯೆಲ್ಲ ಕೊಡ್ತಾರೆ ಅದನ್ನೆಲ್ಲ ತಿಂದು ಆಗುವುದಕ್ಕಿಂತ ಮನೆಯಲ್ಲಿ ಮಾಡಿದ ಅಥ್ವಾ ಪದಾರ್ಥನೇ ಒಳ್ಳೆಯದು ಅಂತ ನನ್ಗೆ ಅನ್ನಿಸ್ತದೆ. So ನಾನು ನಿಮ್ಗೆಸ ಹೇಳುವುದು ಅಂದ್ರೆ ಇ~ ಇ~ ಇದೇ ರೀತಿಯಲ್ಲಿ ನಾವು ಮಾಡಿದ್ರೆ ನಮ್ಮ ಈ ತರ್ಕಾರಿ ಅಥವಾ ಒಳ್ಳೆ ರೀತಿ ಮೊಟ್ಟೆ ಆಗ್ಬೋದು ಅದೆಲ್ಲಾ ನಮ್ಗೆ ಅದ್ರಲ್ಲಿ ಎಲ್ಲಾ ಪೌಷ್ಟಿಕಾಂಶ ಉಂಟು. ಅದೇ ರೀತಿಯನ್ನು ಆಹಾರವನ್ನು maintain ಮಾಡಿದ್ರೆ ಒಳ್ಳೆಯಾಗ್ತದಾ ಮತ್ತೆ ಕೂಡ ಈ ನಾವು ಈಗ ಇದು ನಾನ್ ನಿಮ್ಗೊಂದು recipe ಹೇಳ್ತೇನೆ. ಇದ್ರಲ್ಲಿ ಅಹ್ ಅಹ್ ಇದು ಉಂಟಲ್ಲ ನಮ್ದು fried rice ಎಲ್ಲಾ ಮಾಡುವುದಾದರೆ ನೀವು fried rice ಬೇರೆ ಗೋಬಿ ಎಲ್ಲ ಮಾಡುದಾದ್ರೆ. ಈ ಸ್ವಚ್ಚದ ಈ ಇದನ್ನ ಹೂಕೋಸನ್ನ ಒಳ್ಳೆ ರೀತಿ ಇದು ತಗೊಂಡು ಬರ್ಬೇಕು ಇ~ ಇದಕ್ಕೆ ಗೋಬಿ ಆ ಗೋಬಿ ಹೇಳ್ತೇವೆ ಅಲ್ಲಾ ಅಹ್ ಇದಕ್ಕೆ ಹೂಕೋಸು . ಅದನ್ನ ತಕೊಬಂದು clean ಮಾಡಿ ಒಳ್ಳೆ ರೀತಿ ಇದಕ್ಕೆ ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಕಲ್ಸಿ. ಇದ್ರಲ್ಲಿ ಹಾಕಿ ನಮ್ಗೆ ಎಣ್ಣೆಯಲ್ಲಿ ಬಿಟ್ಟು fry ಮಾಡಿ ಮತ್ತೆ ಟೊಮೆಟೊ ಮತ್ತೆ ಅಹ್ ಕಾಯಿಮುಂಚಿ ಇದೆಲ್ಲಾ ಹಾಕಿ ಒಂದು ಅಂದ್ರೆ ಅದನ್ನ ಇದ್ ಮಾಡ್ಬೇಕು ಅಂದ್ರೆ ಒಂದು sauce ತರ ಮಾಡ್ಬೇಕು. ಅದನ್ನ ಹಾಕಿ ನಾವು ಬಣಲೆಯಲ್ಲಿ fry ಮಾಡಿದ್ರೆ ಅಹ್ ಒಳ್ಳೆ ರೀತಿ taste ಬರ್ತದೆ ಅಂದ್ರೆ ಆದಷ್ಟು ನಾವು ಈ market ಅಲ್ಲಿ ಸಿಗುವಂತಹ ಈ sauce ನ್ನೆಲ್ಲ use ಮಾಡದೆ ಮಾಡುವ ಇದು ವಿಧಾನ. ನಾ ನಿನ್ಗೆ ಅದು ಅಹ್ ನಿನ್ಗೆ ಮನೆಯಲ್ಲಿ ಮಾಡಿ ತೋರಿಸ್ತೇನೆ ಅಂದ್ರೆ ಈಗ ನನ್ಗೆ ಹೇಳ್ಲಿಕ್ಕೆ ಅದು ಅಷ್ಟು ಇದು ಆಗುವುದಿಲ್ಲ ಮಾಡುವಾಗ್ಲೆ ನೀನ್ ಬಂದ್ರೆ ನಾನ್ ನಿನ್ಗೆ ಹೇಳಿ ಕೊಡ್ತೇನೆ. ಅದು ಕೂಡ ಒಂದು plus ಹೊರಗೆ ಸಿಗುವ fast food ಎಲ್ಲಾ ಹೇಳ್ತೆವಲ್ಲ ನಾವು ಬೇಗ ಬೇಗ ಮಾಡಿ ಕೊಡ್ತೇವೆ ಅದು ಕೂಡ ನನ್ಗೆ ಕೆಲವು ಎಲ್ಲ ಮಾಡಿ ಕೊಡ್ತೇನೆ. ಅದು ನಿನ್ಗೆ taste ನೋಡು ಹೇಗೆ ಆಗ್ತದೆ ಅಂತ.

ಹಾ ಯಾರು ಶ್ರೇಯ ಶ್ರೇಯ ಮಾತಾಡ್ತಿರುದ? ಹಾ ಹೌದು.